ಇಲ್ಲಿದೆ ನಮ್ಮ ಇಡೀ ಒಂದು ಭಾರತದೇಶಕ್ಕೆ ನಮ್ಮದೊಂದು ಪ್ರಚಲಿತವಾಗಿರುವಂತಹ ಒಂದು ಪ್ರವಾಸಿಗರ ತಾಣವಾಗಿದೆ.

ಪಾಠದ ಜ್ಯೋತೆಗೆ ಆಠ ಬಹಳ ಅವಶ್ಯಕವಾಗಿರಿತಂಥ ಭಾಗ ವಾಗಿರುತ್ತದೆ.

ಚರ್ಚ್ನನ ಒಂದು ಮೂಲ ಚರ್ಚ್ ಅಂತ ಬಂದಿದು ಯೇಸು ಕ್ರೈಸ್ತನಿಂದ --

ಹೂವು ಗಳು ಅಂದ್ರೆ ನ ನ ರೀತಿಯ ಹೂಗಳು ಅಂದ್ರೆ ತುಂಬ ರೀತಿಯ ಹೂಗಳು ಸಂಪಿಗೆ ಸೇವಂತಿಗೆ ಗುಲಾಬಿ ಮಲ್ಲಿಗೆ--

ಹಲವಾರು ರೀತಿಯ ವಿಗ್ರಹಗಳನ್ನು ನೋಡಿದ್ದೇವೆ ಮೂರ್ --

ಹೀಗೆ ಪ್ರತಿಯೊಬ್ಬ ಹಲವಾರು ಪ್ರೀತಿ ಮಿತ್ರನ್ನು ನೋಡಿದ್ದೇವೆ ಅವರು ನೋಡಲು ಸುಂದರವಾಗಿರುತ್ತೆ.

ಅದೇ ರೀತಿ ವೈದ್ಯರು ಸಹ ಬಹಳ --

ಅಂಬೇಡ್ಕರ ಅವ್ರ ಚಿತ್ರ ಸುಭಾಶ್ಚಂದ್ರ ಬೋಸ್ ಅವರ ಚಿತ್ರ ಗಾಂಧೀಜಿಯ ಚಿತ್ --

ಅಪಘಾತಗಳು ಆಗ್ತಾ ಇದ್ದು. ಇದ್ರಿಂದ ನಮಗೆ ಬಹಳ ಅನುಕೂಲವಾಗಿ --

ಇದು ಕ್ರಿಕೆಟ್ ಅನ್ನ ಆಡಲು ಕೆಲವರಿಗೆ ಬಹಳ ಜನಕ್ಕೆ ಬಹಳ ಜನಕ್ಕೆ ಪ್ರತಿಯೊಬ್ಬರೂ ಕ್ರಿಕೆಟ್ ಅನ್ನ ಆಡಲು --

ಜಿಲ್ಲೆ ಗಳಲ್ಲೂ ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಡೆ ಸಹ ಅವಶ್ಯಕವಾಗಿದೆ.

ಆಗ ಬಹಳ ಉಪಯೋಗ ಮಾಡುವಂತಹ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ಆಗಿರುವತಹ ಏ.ಟಿ.ಎಂ .

ಎರಡು ಸಹ ಅದ್ರದ್ದೇ ಅದ ಕಾರ್ಯ ಗಳನ್ನೂ ನಿರ್ವಹಿಸಿ --

ಬ್ರುಶ್ಯ್ರಾ ಜೀವನದಲ್ಲಿ ಬಹಳ ಅಗತ್ಯ ಒಂದು ಪಾತ್ರವನ್ನು ವಹಿಸುತ್ತೆ ವಿದ್ಯಾರ್ಥಿಗಳು ದಿನ ಬೆಳಗಾದರು ಒಂದು ಬಸ್ ಗಳಲ್ಲಿ ಹಾಗಾಗಿ ಬಸ್ ಗಳು--

ಸೊಗಸದಂತಹ ಒಂದು ಆಟ ಮತ್ತೆ ಖುಷಿ ಕೊಡುವಂತಹ ಆಟ.